ಈ ಪಿಕ್ಚರ್ ಅಲ್ಲಿ ನಾವು ಒಂದ್ ಶಾಪ್ ಅಲ್ಲಿ ಅವಾರ್ಡ್ಗಳನ್ನು ಇಟ್ಟಿರೋದು ಇದು ಮಾರಾಟಕ್ಕಾಗಿ ಇಟ್ಟಿರೋದು ಅನ್ಸುತ್ತೆ.

ನಾವು ಥಿಯೇಟರ್ಗೆ ಹೋಗಿ ನೋಡ್ತಿವಿ ಅಲ್ಲದೆ ನಮ್ಮ --

ದೇವಸ್ಥಾನಗಳಿಗೆ ಮಠದಲ್ಲಿ ಇತರ ತೇರ್ಗಳನ್ನು ಎಳೆಯೋದು ಹಿಂದೂ ಸಂಪ್ರದಾಯಗಳಲ್ಲಿ ಇದೆ ಇದು ಅದೇ ತರ ಯಾವ್ದೊ ಒಂದು ತೇರಾಗಿದೆ.

ಈ ಚಿತ್ರದಲ್ಲಿ ಮೆಮೊರಿ ಗೋಸ್ಕರ ಅವ್ರು ಒಂದ್ ಫೋಟೋ ನ ತಕೊಂಡಿದ್ದಾರೆ.

ಅವ್ರ ಆಫೀಸ್ ಅಲ್ಲಿ ಏನಾದ್ರು ವರ್ಕ್ ಇತರ ಮಾಡೋಕೆ ಈ ರೂಮ್ನ ಯೂಸ್ ಮಾಡ್ಕೊಂತಾರೆ.

ಈ ಪಿಕ್ಚರ್ ಅಲ್ಲಿ ನಾವು ಒಂದು ಕಾಲೇಜು ಕಾಣಬಹುದು ಆಹ್ಹ್ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಇದು ಫಾರ್ಮಸಿ ಕಾಲೇಜು ಒಫ್ ರೈಚೂರ್ ಅಂತ ಈ ಕಾಲೇಜು ಗಳಲ್ಲಿ --

ಈ ಪಿಕ್ಚರ್ ಅಲ್ಲಿ ಮುಸ್ಲಿಮ್ಸ್ ಅವ್ರ ದರ್ಗವನ್ನು ನೋಡಬಹುದು ಅವ್ರದ್ದು ಪ್ರವಿತ್ರವಾದ ಪ್ಲೇಸ್ ಇಲ್ಲೋಗಿ ನಮಾಜ್ ಇತರ ಎಲ್ಲ ಮಾಡ್ತಾರೆ.

ಮತ್ತೆ ಇಲ್ಲಿ ಮುಸ್ಲಿಂ ಬಾಂದವರು ತಮ್ಮ ಮನಸ್ನಲ್ಲಿ ಇರೋದನ್ನ ದುವಾ ಮೂಲಕ ಬೇಡ್ಕೊಂಡು ಎಲ್ಲ ಮಾಡ್ತಾರೆ.

ಆಹ್ಹ್ ಗಿಡಗಳನ್ನು ನೆಡೆಸೋಕೆ ಪ್ಲೇಸ್ ಇಲ್ದಲ್ಲಿ ಪಾಟ್ಗಳನ್ನ ಯೂಸ್ ಮಾಡ್ಕೊಂಡು ಮನೆ ಮುಂದ್ಗಡೆ ನಾವು ಇಥರ್ ಎಲ್ಲ ಪಾಟ್ಗ ಳನ್ನ ಹಾಕೋಬಹುದು .

ಗಿಡಗಳನ್ನು ಬೆಳೆಸೋದರಿಂದ ಪರಿಸರಕ್ಕೆ ಅನುಕೂಲ ಆಗುತ್ತೆ ಮತ್ತೆ ನಮಗೆ ಆರೋಗ್ಯಕರವಾಗಿ ಜೀವನ ನಡೆಸಲು ಸಹಕಾರಿ ಆಗುತ್ತೆ.

ಡಿಸೈನ್ ಆಗಿ ಬಾರೋ ತರ ಲೈಟಿಂಗ್ಸ್ ಅಲ್ಲಿ ನೋಡೋಕೆ ತುಂಬ ಚೆನ್ನಾಗಿ ಕನ್ಸೋತರ ಡೆಕೋರಟ್ ಮಾಡೋದು ಮತ್ತೆ ಲೈಟಿಂಗ್ಸ್ ಅಲ್ಲಿ ನೈಟ್ ಟೈಮ್ --

ಆಡುಗಳು ಇರ್ತಾವಲ್ಲ ಅವುನ್ನೆಲ್ಲ ಇಲ್ಲಿ ಮಾಡ್ತಾರೆ.

ಇದನ್ನು ಸಹ ಒಂದು ಗಾರ್ಡನ್ ತರ ಕಾಣ್ತಿದೆ ಅಲ್ಲಿ ಒಂದು ವಾಟರ್ ಪೂಲ್ ಇದೆ ಅದ್ರಲ್ಲಿ ಆಮೆಗಳು ಚಲಸುತ್ತಾ ಇದೆ.

ಇದು ಮಹಾರಾಷ್ಟ್ರದ ಟೂರಿಸಂ ಪ್ಲೇಸ್ ಆಗಿದೆ. ಇಲ್ಲಿಯ ಮಿನಿಸ್ಟರ್ ಅದ್ ಔರಂಗಾಬಾದ್ನ --

ಡಿಫರೆಂಟ್ ಡಿಫರೆಂಟ್ ಕಾಫಿ ಅವ್ರ್ ಮೆನು ಅಲ್ಲಿ ಯಾವ್ ಯಾವ ಇವೆ ನಮಗೆ ಯಾವ್ದ್ ಇಷ್ಟ ಆಗುತ್ತೆ ಆತರ ಕೆಫೆನ ಆರ್ಡರ್ ಮಾಡಿ ನಾವು ಇಲ್ಲಿ --

ತಗೋಬಹುದು ಮತ್ತೆ ಕುಡೀಬಹುದು ಇಲ್ಲಿ ಯಾವ್ದ್ ಯಾವದಕ್ಕೆ ಯಾವ್ ಯಾವ್ದ್ ರೇಟ್ ಅಂತ ನಾವು ಕೇಳಿ ತಿಳ್ಕೊಂಡು ಕುಡಿಬೇಕು .

ಬೈಸಿಕಲ್ ಮೂಲಕ ಸ್ಟೂಡೆಂಟ್ ಗಳು ಇಲ್ಲಿ ಬರ್ತಾರೆ ಅನ್ಸುತ್ತೆ ಮತ್ತೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣವನ್ನು ಹೇಳುವುದರ ಮೂಲಕ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಾರೆ.

ಇದೆ ಅದು ಕೆನರಾ ಬ್ಯಾಂಕ್ ಆಗಿದೆ.

ಈ ಇಮೇಜ್ ಅಲ್ಲಿ ನಾವು ಒಂದು ಬಿಲ್ಡಿಂಗನ್ನ ನೋಡಬಹುದು ಆಹ್ಹ್ ಬಿಲ್ಡಿಂಗ್ ಅಲ್ಲಿ ಯಾವುದೊ ಒಂದ್ ಶಾಪ್ ಇರೋ ತಾರಾ ಕಾಣುತ್ತೆ ಹಾಂಗಾಗಿ ಅಲ್ಲಿ ಜನಗಳು ಪೂರ್ಚಸ್ ಮಾಡೋಕ್ ಹೋಗ್ತಿದ್ದಾರೆ.

ಈ ಇಮೇಜ್ ಅಲ್ಲಿ ಕೂಡ ದರ್ಗಾ ಅಥವಾ ಮಸೀದಿ ಅಂತ ಕರೀತೀವಿ. ಇದು ನಮಗೆ ಹೇಗೆ ಹಿಂದೂಗಳಿಗೆ ದೇವಸ್ಥಾನ ಪವಿತ್ರ ಸ್ಥಳಗಳು ಅನ್ನಿಸ್ತವೋ ಅದೇ ತರ ಮುಸ್ಲಿಂ ಗೆ --

ಈ ನಮಾಜ್ ಮಾಡೋಕೆ ಮತ್ತೆ ದೇವ್ರತ್ರ ತಮ್ಮ ಮನಸ್ಸಲ್ಲಿರೋ ಇಚ್ಚೇನ ಈಡೇರಿಸ್ಕೊಳ್ಳೋಕೆ ಅಥವಾ--

ಈ ಪಿಕ್ಚರ್ ಅಲ್ಲಿ ನಾವು ಸ್ಟ್ಯಾಚು ನ ಕಾಣಬಹುದು ಈ ಸ್ಟ್ಯಾಚು ಏನಕ್ಕೋಸ್ಕರ ಹಾಕ್ತಾರೆ ಅಂದ್ರೆ ನಾವು ಹಿಸ್ಟ ಹಿಸ್ಟರಿ ಅಲ್ಲಿ ಮತ್ತೆ ಅವ್ರು ಅವ್ರು ಅಚೀವ್ಮೆಂಟು --

ಮತ್ತೆ ಅವ್ರ ಕಲ್ಚರ್ ಎಲ್ಲ ನೋಡಿ ನಾವು ಅವ್ರನ್ನ ನೆನ್ಪಲ್ಲಿ ಇಟ್ಕೊಳ್ಳೋಕೆ ಮತ್ತೆ ಅವ್ರಿಗೆ ಮುಖ್ಯವಾದ ಸ್ಥಾನ ಕೊಟ್ಟಿರೋದಕ್ಕೆ ಈ ತರ ಸ್ಟಾಚು ಗಳನ್ನಾ ಮಾಡಿ ಹಾಕ್ತಾರೆ.

ಇತರ ನಮ್ಮ ಆರೋಗ್ಯನ ಚೆನ್ನಾಗಿ ನೋಡಿಕೊಳ್ಳೋಕೆ ನಾವು ಈ ಜಿಮ್ಗ ಳಿಗೆಲ್ಲ --

ಈ ಇಮೇಜ್ ಅಲ್ಲಿ ನಾವು ಬಸ್ ಸ್ಟಾಂಡ್ ಅತ್ ಆತರ ನೋಡ್ಬೋದು ಮತ್ತೆ ಬಸ್ ಸ್ಟಾಂಡ್ ಅಷ್ಟೇ ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಆಟೋ ಗಳು ಗಾಡಿ ವೆಹಿಕಲ್ಸ್ ಯಾವ್ಯಾವೋ ನಿತ್ಕೊಂಡಿವೆ .

ಅವರ ಅನುಯಾಯಿಗಳು ವಿವಿಧ ದೇಶಗಳಿಗೆಲ್ಲ ಹೋಗಿ ಅದ್ರ ಬಗ್ಗೆ ಹೇಳಿದ್ದಾರೆ.

ಈ ಇಮೇಜ್ ಅಲ್ಲಿ ನಾವು ಪಾರ್ಕ್ನ ಕಾಣಬಹುದು ಅದ್ರಲ್ಲಿ ಸ್ಪೆಷಲ್ ಆಗಿ ಒಂದು ಸ್ಟ್ಯಾಚು ಇದೆ ಇದು --

ಈ ಇಮೇಜ್ ಅಲ್ಲಿ ನಾವು ಜಿಮ್ನ ಕಾಣಬಹುದು ಅದ್ರೊಳಗಿರೋ --

ವರ್ಕೌಟ್ ಮಾಡೋಕೆ ಇತರ ಜಿಮ್ ಗಳಿಗೆ ನಾವು ಹೋಗ್ಬಹುದು.